ಇಲ್ಲಿ ಒಂದು ಕೆರೆ ಕಾಣಿಸುತ್ತಾ ಇದೆ ಇಲ್ಲಿಇದು ಇಲ್ಲಿ ಮೇಟ್ಲಿಕೆ ಕೂಡ ಕಾಣಿಸುತ್ತಿವೆ ಹಾಗೆ ತೆಂಗಿನ ಮರ ಮತ್ತೆ ಬೇರೆ ಮರಗಳನ್ನು ಕೂಡ ನೋಡಬಹುದು ಆಕಾಶ ಕಾಣುತ್ತಿದೆ ಅದರಲ್ಲಿ ಮೋಡ ಇದೆ ನೀರಿನಲ್ಲಿ ಆ ಮರಗಳೆಲ್ಲ ಕಾಣಿಸುತ್ತಾ ಇದೆ.